ಇಲ್ಲಿ ತುಂಬಾನೇ ಆದಂತಹ ಮೆಟೀರಿಯಲ್ಸ್ ಗಳಿದೆ ಹಾಗೆ ಎಂಜಾಯ್ ಮಾಡೋದಕ್ಕೂ ಕೂಡ ಮೆಟೀರಿಯಲ್ಸ್ ಇದೆ ಅಂತ ಹೇಳಬಹುದಾಗಿದೆ.

ಈ ಎ_ಟಿ_ಎಂ ಬಂದು ಬಿಟ್ಟು ಸ್ಟೇಟ್ ಬ್ಯಾಂಕಿನ ಎ_ಟಿ_ಎಂ .

ಓಪನ್ ಜಿಮ್ ತರಾನೇ ಇದೊಂತರ ಕ್ಲೋಸ್ಡ್ ಜಿಮ್ . ಇಲ್ಲಿ ವರ್ಕೌಟ್ ಮಾಡ್ಕೊಳ್ಳಿ ಆರೋಗ್ಯಕ್ಕೆ ಜಿಮ್ ಮಾಡೋದು ಒಳ್ಳೆಯದು ಅಂತ ಅತಿಯಾಗಿ ಜಿಮ್ ಮಾಡೋಕೆ ಹೋಗ್ಬೇಡಿ.